ಆ ಸೆಕ್ಷನ್ ದಾಗ ಎಲ್ಲಾ ಟೈಪಿ ನ್ ಕರ್ಟೈನ್ಸ್ ಎಲ್ಲಾ ಡಿಸೈನು ಬೇರೆ ಬೇರೆ ಕಲರ್ ಬೇರೆ ಬೇರೆ ಶೇಪ್ ಇಂದು ಎಲ್ಲಾ ಲೈನ್ಸ್ ಅಲ್ಲಿ ಅರೆಂಜ್ ಮಾಡಿಕ್ಯಾರ.

ಇದು ಒಂದು ಸ್ವೀಟ್ ಮಾರ್ಟ್ ದುಖಾನ್ ಅದ.

ಎಲ್ಲಾ ರ್ಯಾಕಿನಗೆಲ್ಲ ಬುಕ್ಕ್ ಗುಳೆಲ್ಲ ಅರೇಂಜ್ ಮಾಡಿ ಇಕ್ಯಾರ.

ಪೆನ್ ಗುಳೆಲ್ಲಾ ಅಲ್ಲಿ ಒಂದು ಹ್ಯಾಂಗರಿಗ್ ಸಿಗ್ಸಿಕ್ಕ್ಯಾರ.

ಅದರ ಮ್ಯಾಲ ಎಲ್ಲಾ ಏನಂತ ಅಂದರು ಒಬ್ಬರ ಮಾಸ್ಕ್ ಹಾಕೊಂಡಿ ಇನ್ನೂಬ್ಬಿರ ಇವರ ಡಸ್ಟಬಿನ್ ಗುಡ್ಡಾತಾರ.

ದ- ಹಿಂಗೆಲ್ಲ ಗೇಮ್ಸ್ ಆಡ್ಲಾಕ್ ಲೈಕ್ ಕೊಕ್ಕೋ ಕಬಡ್ಡಿ ಕ್ರಿಕೆಟ್ ವಾಲಿಬಾಲ್ --

ಇದು ಒಂದು ರೋಡ್ ಮ್ಯಾಲ ಚಿತ್ರೀಕರಣ ಹೊಯ್ಲತ್ತಾರ.

ಇದು ಯಾರ್ ಕಡಿಗ್ ಮಾಡ್ತಾರಂದೋರ್ ಗದಗ್ ಜಿಲ್ಲಾ ಪಂಚಾಯಿತಿಯೋರ್ದು ಯಲ್ಲೋರಿಗ್ ಜನಗಳಿಗ್ ತೋರಿಸ್ಲಕ್ಕ ಮರುಗುಳ್ ಬಗ್ಗ ಹಿಂಗೆ ಹೆಚ್ಚಿಗ್ ವಿವರವಾಗ್ ವಿಸ್ತರಿಸ್ಲಕ ಇದೊಂದ್ ಮೆರವಣಿಗೆ ಟೈಪ್ ಒಯ್ಲಹತ್ತಾರ.

ಇಲ್ಲೆಲ್ಲ ಬಾಜು ಗಿಡಗೋಳ ಬಿ ಅವ.

ಇದು ಒಂದು ಯಾವುದೋ ಉರ್ದು ಬಸ್ ಸ್ಟ್ಯಾಂಡ್ ಅದ.

ಹಿಂಗೆಲ್ಲಾ ಬಸ್ ಸ್ಟ್ಯಾಂಡ್ ಫುಲ್ ಎಲ್ಲಾ ಕ್ಲೀನ್ ಅದ.

ಇಲ್ಲಿ ಕೇಕ್ ಐಟೆಮ್ಸ ಗಳಿವೆ.

ಫಿಜಾ ಐಟಂ ಗೆ ಬೇಕಾಗಿರುವ ಎಲ್ಲಾ ಬನ್ಸ್ ಗಳಿವೆ.

ಇಲ್ಲಿ ಮೂರು ನರ್ತಕಿಯರು ನೃತ್ಯ ಮಾಡುತ್ತಿದ್ದಾರೆ.

ಹಿಂದೆ ಕಪ್ಪು ಬಣ್ಣದ ಪರದೆ ಇದೆ.

ದೊಡ್ಡೋರಿಂದ ಹಿಡ್ಕೊಂಡು ಸಣ್ಣೋರಿಗೆ ಬೇಕಾಗಿರುವ ಎಲ್ಲ ಬಟ್ಟೆಗಳು ದೊರೆಯುತ್ತವೆ.

ಇಲ್ಲಿ ಒಬ್ಬರು ಕೈಯಲ್ಲಿ ಟೀ ಅನ್ನು ಹಿಡಿದು ಎಲ್ಲ ವಾತಾವರಣವನ್ನು ವೀಕ್ಷಿಸುತ್ತಿದ್ದಾರೆ.

ಮತ್ತೆ ಇಲ್ಲಿ ಬಾಜು ಇನ್ನ ಎರಡು ಚಿಕ್ಕ ಪುಟ್ಟ ಸಣ್ಣಗಳು ಶಾಪ್ ಗಳಿವೆ. ಇಲ್ಲೂ --

ಮತ್ತು ನ- ಇಲ್ ಬ್ಯಾಟ್ ಗಳ್ ಬಿ- ಎಲ್ಲಾ ಕಲರ್ ಫುಲ್ ಆಗಿವೆ.

ದೇವಿಯನ್ನು ಹೂವಿನ ದಿಂದ ಅಲಂಕಾರ ವೈಭೀಕೃತವಾಗಿ ಅಲಂಕರಿಸಿಗೊಳಿಸಿದ್ದಾರೆ.

ಇಲ್ಲಿ ಪಿಲ್ಲರ್ ಮೇಲೆ ಎಸ್ ಯು ಕ್ಯಾನ್ ಎಂದು ಪೇರಾ ಪ್ರೇಕ್ಷಕರನ್ನು ಪ್ರೇರೇಪಿಸಿಲು ಬರೆದಿದ್ದಾರೆ.

ಲೈಕ್ ಪುಶ್ ಅಪ್ ಮಾಡಲಿಕ್ಕೆ ಎಲ್ಲಾ ಎಲ್ಲಾ ರೀತಿಯಾವ್ ಉಪಕರಣಗಳ್ --

ಮತ್ತಿಲ್ ಫೈರ್ ಎಕ್ಸ್ಟಿನ್ಗ್ವಿಶರ್ ಇದೆ ಮತ್ತೆ ಒಂದ್ ಹೂವಿನ್ ಪಾಟ್ ಇದೆ.

ಲಾ ಸುತ್ತ ಮುತ್ತ ಗಿಡಗೋಳಬಿ ಅವ ಲಾ--

ವಾಷಿಂಗ್ ಮಷೀನ್ ರೆ- ಫ್ರಿಡ್ಜು ರೆಫ್ರಿಜರೇಟರು ಎಲ್ಲಾ ಸಿಕ್ತಾವ್.

ಒಪ್ಪೋದ್ ಮ್ಯಾಲ್ ವಿವೋ ಎಂಬದ್ ದುಃಖನದ .

ಇವ್ ಒಂದುರ್ ಮ್ಯಾಲ್ ಒಂದ್ ಜೋಡಣೆ ಮಾಡ್ಯಾರ.

ಇಲ್ಲಿ ಓ- ಓನರ್ ಕ್ಯಾಶ್ ಕೌಂಟರ್ ಮೇಲೆ ಕುಂತಾನ ಮತ್--

ಇದು ಅ- ಗೋದಾಮ್ ನಲ್ಲಿ ನೀಲಿದು ಕಲರ್ದ ತಗಡಿನ ಶೆಡ್ ಅದ.

ಇದು ಒಂದ್ ಯಾವುದೋ ಊರಿಂದು ಕೆನರಾ ಬ್ಯಾಂಕ್ ಅದ ಇಲ್--

ಇಲ್ಲಿ ಲೋನ್ ಕೂಡಲೇ ಲೋನ್ ಕೊಡ ಸೆಕ್ಷನ್ ಅದಾ ಕ್ಯಾಶ್ ಕೌಂಟರ್ ಒನ್ ಅದ ಟು ಅದ.

ಇದು ಒಂದು ಮಸ್ಜಿದ್ ಆಗ ಕೈ ತೊಳ್ಕೊಂಬದು ಪ್ಲೇ--

ಇವರು ಸ್ಟೆಪ್ ಮೇಲೆ ನೀ-ಇಳಿದಿದ್ದಾರೆ ನೀರನ್ನು ವೀಕ್ಷಿಸಲು--

ಅವರು ಗ್ರೇ ಕಲರ್ ಜಾಕೆಟ್ ಅನ್ನು ಧರಿಸಿದ್ದಾರೆ.

ಎಲ್ಲಾ ಎಲ್ಲಾ ಒಂದು ಶೆಲ್ಫ್ ನಾಗ್ ಹಾಕಿ ಅರೆಂಜ್ ಮಾಡಿಕ್ಕಾರಾ ಬೇರೆ ಬೇರೆ ಕಲರ್ ಗೊಂಬಿಗಳವಾ ಮತ್ --

ಇಲ್ಲಿ ವೈರ ಗೆ ಕನೆಕ್ಷನ್ ಗೆ ಬೇಕಾಗಿರುವ ಎಲ್ಲಾ ಕ್ ಕನೆಕ್ಷನ್ ಗಳು ಮಾಡಿದ್ದಾರೆ.

ಕೆಳಗೆ ಇಲ್- ಬ-ಪಕ್ಕದಲ್ಲಿ ಹಣ್ಣಿನ್ ದುಕಾನ ಅದ ಮು--

ಬ ಬಸ್ ಗುಳಿಗ್ ಹೋಗ್ಲಿಕ್ ಜಾಗ ಇಲ್ಲ.

ಇದು ಒಂದು ಕಾರ್ಯಾಲಯ ಲೈಕ್ ಆಫೀಸ್ ಇಲ್ಲಿ ಡಾಕ್ಟರ್ ಬಿ_ಆರ್ ಅಂಬೇಡ್ಕರ್ ಅವರ --

ಮತ್ತೆ ಇಲ್ಲಿ ಬ್ಯಾಂಕ್ ಇಗ್ ಹೋಗಲಾಕ ಬಿ- ಅದು ಡೋರ್ ಓಪನ್ ಅದ ಮ್ಮ್ --

ಇಲ್ಲೊಬ್ಬ ಡಾಕ್ಟರ್ ಏನ್ ಮಾಡತನ ಪೇಷಂಟ್ ಗಿ ಇಂಜೆಕ್ಷನ್ ಕೊಡತಾನ.

ಇಲ್ಲೊಬ್ಬ ಸೈಡಿ ಗೆ ನರ್ಸ್ ಟೇಬಲ್ ನಾಗ್ ಎಲ್ಲಾದು ವೈದ್ಯಕೀಯ ಬೇಕಾಗಿರುವ ಎಲ್ಲಾ ಉಪಕರಣಗಳನ್ನು ಹಿಡಕೊಂಡ್ ನಿಂತಾನ ಲೈಕ್ --

ಇದೊಂದ ಐಸ್ ಕ್ರೀಂ ಪಾರ್ಲರ್ ಅದ ಇಲ್ಲೊಂದ್ --